ಇಲ್ಲಿ ಅಡ್ಡವಾಗಿ ಹೋಗಿರುವ ಒಂದು ವೈರ್ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಮೊಬೈಲ್ ಶಾಪ್ ಆಗಿದೆ.

ರೂಮಿನ ಪಕ್ಕದಲ್ಲಿ ಆ ಕಬ್ಬಿಣದ ರಾಡ್ ಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಕಾಣುವ ಹಾಗೆ ಇದು ಒಂದು ಪೆಟ್ರೋಲ್ ಬಂಕ್ ಆಗಿದೆ.

ಸ್ವಲ್ಪ ದೂರದಲ್ಲಿ ಒಂದು ಗಾಡಿ ಕಾಣುತ್ತಿದೆ.

ಹ ಅದರ ಪಕ್ಕದಲ್ಲಿ ಗುಡ್ಡವೊಂದು ಕಾಣುತ್ತಿದೆ ಹಾ--

ಇಬ್ಬರು ಮೇಲೆ ಕುಳಿತುಕೊಂಡಿದ್ದಾರೆ ಹಾಗು ಇನ್ನು ಇಬ್ಬರು ಕೆಳಗೆ ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸಿರುವಾಗೆ ಇದು ಒಂದು ವಿಶಾಲವಾದ ಪ್ರದೇಶವಾಗಿದೆ.

ಇಬ್ಬರು ಎಲ್ಲೋ ಟೀಶರ್ಟ್ ಹಾಕಿದ್ದಾರೆ ಇನ್ನೊಬ್ಬ ಹುಡುಗ ಫುಲ್ ಸ್ಲೀವ್ ಚಾಕ್ಲೆಟ್ ಬಣ್ಣದ ಟಿಶರ್ಟ್ ಹಾಕಿದ್ದಾನೆ.

ಇಲ್ಲಿ ಫೋಟೋ ಫ್ರೇಮ್ ಗಳನು ಒಂದೊಂದಾಗಿ ಜೋಡಿಸಿದ್ದಾರೆ.

ಫೋಟೋ ಫ್ರೇಮ್ ಗಳಲ್ಲಿ ಮಕ್ಕಳ ಫೋಟೋ ಚಿತ್ರಗಳು ಹಾಗೂ ಪ್ರಾಣಿಗಳ ಚಿತ್ರಗಳು ಗಿಡಮರಗಳ ಚಿತ್ರಗಳು ಫೋಟೋ ದಲ್ಲಿ ಇವೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಕೆಳಗಡೆ ಹುಲ್ಲಿನಿಂದ ಕೂಡಿದ ವಾತಾವರಣವಾಗಿದೆ ಇಲ್ಲಿ ಗಿಡಗಳು ಕಾಣುತ್ತಿವೆ.

ಪ್ಲಾಸ್ಟರ್ ನ ಮೇಲೆ ವೆಲ್ಕಮ್ ಎಂಬ ಹೆಸರು ಕಾಣುತ್ತಿದೆ.

ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇಲ್ಲಿ ಒಂದು ಟ್ರೈನಿಂಗ್ ಕ್ಲಾಸೆಸ್ ನೆಡೆಯುತ್ತಿದೆ.

ಇಲ್ಲಿ ಹಲವಾರು ಸ್ಟೂಡೆಂಟ್ಸ್ ಗಳು ಯುನಿಫಾರ್ಮ್ ಹಾಕಿಕೊಂಡು ಸಾಲಾಗಿ ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸಿರುವಂತೆ ಹಾಗೆ ಇದು ಒಂದು ಎರಡು ಅಂತಸ್ತಿನ ಬಿಲ್ಡಿಂಗ್ ಆಗಿದ್ದು ಈ ಬಿಲ್ಡಿಂಗಿ ನ ಮೇಲೆ ಒಂದು ದೊಡ್ಡದಾದ ಬೋರ್ಡ್ ಕಾಣುತ್ತಿದೆ.

ಅಲ್ಲಿ ಒಬ್ಬ ವ್ಯಕ್ತಿಯು ನಿಂತುಕೊಂಡಿದ್ದಾನೆ ಹಾಗೂ ಒಂದು ಸ್ಟೌ ಕಾಣುತ್ತಿದೆ ಈ ಟೇಬಲ್ ಮೇಲೆ ಒಂದು ಟ್ರೇ ಇರ್ --

ಅವರ ಪಕ್ಕದಲ್ಲಿ ಹಂಪಿ ಟವರ್ ಅಂಡ್ ತಾಜ್ಮಹಲ್--